ಒಬ್ರು ಆ ಗಾರೆಯಲ್ಲಿ ಮಾಡ್ತಿದಾರೆ ಒಬ್ಬ ಮಡ್ಡಿ ಮಡ್ಡಿಯಲ್ಲಿ

ಮುಸ್ಲಿಮ್ಸ್ ಅವ್ರಿಗೆ ಮ್ಯಾನೇಜ್ ಇದು ಮ್ಯಾರೇಜ್ ಮಾ ಆಹ್ ಆಹ್ ಮ್ಯಾರೇಜ್ ಲೈಫ್ ಮಾಡ್ತಿದ್ದಾರೆ ಒಬ್ಬರು ಆಕಡೆ ಆಹ್ ಆಹ್ ಆಹ್ ಬಗ್ಗೆ ಮಾತಾಡ್ತಿದ್ದಾರೆ ಹೆಂಗ್ ಹೆಂಗ್ ಮಾಡೋದ್ ಹೆಂಗ್ ಪ್ರೋಗ್ರಾಮ್ ಅಂತ ಆಹ್ ಒಟ್ಟು ಮ್ಯ್ ಮ್ಯ್ ಮ್ಯಾರೇಜ್ ಲೈಫ್ ಮಾಡ್ತಿದ್ದಾರೆ ಅವ್ರಿಗೆ.

ಒಳ್ಳೊಳ್ಳೆ ಅಹ್ ಒಳ್ಳೊಳ್ಳೆ ಚನಾಗಿದವೆ ಐಟಮ್ಮು ಪೀಸ್ ಬಟ್ಟೆಗಳ್ ಬಂದೆವೆ ಮರದ್ ಟೇಬಲ್ಸ್ ಬಂದೆವೆ ಟೇಬಲ್ಸ್ ಅಹ್ ಮತ್ತೆ ಬಟ್ಟೆ ಅವು ಚನಾಗಿದವೆ.

ಬಕೆಟ್ ಇದೆ ಬಕೆಟ್ ಅಲ್ಲಿ ಮೀನ್ ಇದೆ ಸಣ್ ಸಣ್ಣ ಸಣ್ಣ ಮೀನ್ ಇದಾವೆ ದೊಡ್ಡ್ ಮೀನ್ ಐತೆ ಸಣ್ಣ ಮೀನ್ ಐತೆ ಒಂದ್ ಹಾವು ಮೀನ್ ಐತೆ